ಈ ಚಿತ್ರಣದಲ್ಲಿ ಒಂದು ಮೇಲಿನ ಬೆಟ್ಟದಿಂದ ರಭಸವಾಗಿ ಬೀಳುವ ನೀರು ಕಾಣಿಸುತ್ತಿದೆ ಇದು ಒಂದು ನದಿ ಇಂದ ನಿರ್ ನಿರ್ಮಿತವಾದ ಜಲಪಾತದ ತರ ಕಾಣಿಸುತ್ತಿದೆ.

ಈ ಚಿತ್ರಣದಲ್ಲಿ ನಮಗೆ ಇದು ಒಂದು ಒಂದು ಮೊಲವನ್ನು ಒಂದು ಸಾಕಿರುವ ತರ ಕಾಣಿಸುತ್ತದೆ

ಈ ಚಿತ್ರಣದಲ್ಲಿ ನಮಗೆ ಇದು ಒಂದು ಪಾರ್ಕ್ ತರ ಕಾಣಿಸುತ್ತಿದೆ ಇಲ್ಲಿ ತುಂಬಾನೆ ದೊಡ್ಡ ಮರಗಳಿವೆ ಮತ್ತೆ ಇಲ್ಲಿ ತೆಂಗಿನ ಕಾಯಿ ಮರ ಮತ್ತೆ ಅಡಕೆ ಗಿಡ ತರ ಕಾಣಿಸುತ್ತವೆ.

ಈ ಚಿತ್ರಣದಲ್ಲಿ ಅದೆ ರೀತಿ ಇದು ಒಂದು ಪಾರ್ಕ್ನ ಮಧ್ಯದಲ್ಲಿ ತೆಗೆದ ಚಿತ್ರವಾಗಿದೆ ಇಲ್ಲಿ ನೋಡಲು ನಮಗೆ ಒಂದು ದಾರಿಯನ್ನು ಸಹ ಮಾಡಲಾಗಿದೆ.